ಎಲ್ಲಾ ಫ್ರೆಂಡ್ಸ್ ಸರ್ಕಲ್ ನ್ಯಾಗ್ ಕಲ್ಲತ್ತು ಎಲ್ಲಾನು ಆಡತ್ತಿವಿ ಚಲೋ ಇಂಟೆನ್ಸ್ ಟೈಮ್ ಪಾಸ್ ಹೆಂಗೇ ಎನರ್ಜಿ --

ಕಿವ್ಯಾಗ ಇಯರ್ ಫೋನ್ ಇರ್ಥಾವ್ ಅರಾಮ್ ಗಾಡಿ ಮೇಲೆ ಇಕ್ಕಿ ಇಯರ್ ಫೋನ್ ಇಟ್ಟಕೊಂಡ್ ಅರಾಮ್ ಮಾತಾಡಕೊಂಡ ಹೋಗಬಹುದು. ಇಲ್ಲಿ ಇಯರ್ ಫೋನ್ ಇಕ್ಕದ್ರ ನೋಡು ನಮ್ಮ ಮೊಬೈಲ್ ಕೈಯಾಗ್ ಒಂದ್ ಕೈಯಾಗ್ ಗಾಡಿ ಒಂದ್ ಕೈಗ್